ಮತ್ತು ಬುಟ್ಟಿಗಳು ಇವೆ ಹಾಗು ಸುತ್ತಮುತ್ತಲು ಮತ್ತು ಗಿಡಮರಗಳು ಅಂಗಡಿಗಳು ಇವೆ ಮತ್ತು ಗಿಡ ಮರಗಳು ಇವೆ.

ಚಿತ್ತಿರದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ.

ಆ ಬಸ್ಸಿನಲ್ಲಿ ಬಹಳಷ್ಟು ಕಿಟ್ಟಕಿಗಳು ಮತ್ತು ಬಾಗಿಲು ಇದೆ.

ಮತ್ತು ಬಹಳಷ್ಟು ಜನರುಗಳು ಕಾಣುತ್ತಿದೆ ಮತ್ತು ಸುತ್ತಮುತ್ತಲು ಗಿಡ ಮರಗಳು ಇವೆ.

ಚಿತ್ರದಲ್ಲಿ ಒಂದು ಸ್ಕೂಲ್ ಅಥವ ಕಾಲೇಜು ಇದಂತಹ ಕಾಣುತ್ತಿದೆ ಅದ್ರಲ್ಲಿ ಬಹಳಷ್ಟು ಕಿಟಗಿಗಳು ಇವೆ.

ಈ ಚಿತ್ರದಲ್ಲಿ ಒಂದು ಸ್ಕೂಲ್ ಅಥವಾ ಕಾಲೇಜ್ ಇದೆ.